ಮತ್ತು ಇಲ್ಲಿ ಸುತ್ತಲು ಕಾಂಪೌಂಡ್ ಅನ್ನು ಕಟ್ಟಿದ--

ಈ ದೃಶ್ಯದಲ್ಲಿ ನಾವು ಒಂದು ಟೈಯರ್ ನ ಅಂಗಡಿಯನ್ನು ಕಾಣಬೋಹುದು.

ಹಾಗು ಇಲ್ಲಿ ಚಿಕ್ಕದಾದಂತಹ ಗಾಜಿನ ಷೋಕೇಸ್ ನಲ್ಲಿ ಕೆಲವು ವಸ್ತುಗಳನ್ನು ಇಟ್ಟಿದ್ದಾರೆ.

ಹಾಗು ಈ ರಸ್ತೆ ಮೇಲೆ ಎರಡ ಎಮ್ಮೆಗಳು ನಡೆಯಕೊಂಡು ಬರುತ್ತಿರುವ ದೃಶ್ಯ ನೋಡಬಹುದು.

ಈ ದೃಶ್ಯದಲ್ಲಿ ನಾವು ಎಲೆಕ್ಟ್ರಾನಿಕ್ಸ್ ಅಂಗಡಿಯನ್ನು ಕಾಣಬಹುದು.

ಮತ್ ಇಲ್ ದೊಡ್ಡದಂತ ಕಾಂಪೌಂಡ್ ಅನ್ನು ಕಾಣಬಹು--

ಈ ಚಿತ್ರದಲ್ಲಿ ನಾವು ಶ್ರೀ ಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ ಎಂಬ ಬೋರ್ಡ್ ಅನ್ನು ಕಾಣಬಹುದು.

ಮತ್ತೆ ಇಲ್ಲಿ ಒಂದು ಮೋಟಾರ್ ಅನ್ನು ಕಾಣಬಹುದಾಗಿದೆ.

ಹಾಗೂ ಇಲ್ಲಿ ಇಬ್ಬರು ವ್ಯಕ್ತಿಗಳು ನಡೆದುಕೊಂಡು ಹೋಟೆಲ್ ಒಳಗೆ ಹೋಗುತ್ತಿದ್ದಾರೆ.

ಹಾಗು ಪಕ್ಕದಲ್ಲಿ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ.

ಈ ದೃಶ್ಯದಲ್ಲಿ ನಾವು ಒಂದು ನೀರು ರಭಸವಾಗಿ ಹರಿಯುತ್ತಿರುವ ದೃಶ್ಯವನ್ನು ಕಾಣಬಹುದಾಗಿದೆ.

ಈ ದೃಶ್ಯದಲ್ಲಿ ನಾವು ಒಂದು ಗ್ರೌಂಡನ್ನು ನೋಡಬಹುದು.

ಹಾಗೂ ಗ್ರೌಂಡಿ ನ ಮಧ್ಯದಲ್ಲಿ ಅತಿ ಎತ್ತರದಲ್ಲಿ ನಮ್ಮ ಧ್ವಜವು ಹಾರಾಡುತಿರುವ ದೃಶ್ಯ ಕಾಣಬಹುದಾಗಿದೆ.

ಹಾಗು ನಮ್ಮ ಧ್ವಜದ ಬಣ್ಣ ಕೇಸರಿ ಬಿಳಿ ಹಸಿರು ಹಾಗು ಮಧ್ಯದಲ್ಲಿ ಚಕ್ರವನ್ನು ಕಾಣಬಹುದು ಅಶೋಕನ ಚಕ್ --

ಹಾಗು ಈ ಕೋಟೆಯ ಸುತ್ತಲು ಕಾಂಪೌಂಡ್ ಅನ್ನು ಕಟ್ಟಿರುವ ದೃಶ್ಯ ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಕಾರ್ ನಿಂತಿರುವ ಪ್ಲೇಸ್ ಮತ್ತು ಕಾರು ಪಾರ್ಕಿಂಗ್ ಪ್ಲೇಸಲ್ಲಿ ನಿಂತುಕೊಂಡಿದೆ.

ಹಾಗೂ ಇಲ್ಲಿ ಕಬ್ಬಿಣದ ಗೇಟನ್ನು ನೋಡಬೋದು.

ಮತ್ತು ಇಲ್ಲಿ ತಗಡಿನ ತಗಡನ್ನು ಬಡದಿರಕಂತ ದೃಶ್ಯವನ್ನು ನೋಡಬಹು--

ಮತ್ತು ಇಲ್ಲಿ ಶ್ರೀ ವೆಂಕಟೇಶ್ವರ ನಿಲಯಂ ಬಸವೇಶ್ವರ ವೆ ನಿಲಯ ಎಂಬ ಬೋರ್ಡ್ ಅನ್ನು ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಕೆಲವು ಕಲ್ಲುಗಳನ್ನು ನೋಡಬಹುದು.

ಹಾಗು ಇಲ್ಲಿ ಕೆಲವು ವಸ್ತುಗಳು ಮತ್ತು ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಕೆಲವು ತಿನಿಸುವ ವಸ್ತುಗಳನ್ನ ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಸ್ಕೂಲ್ ಅನ್ನು ನೋಡಬಹುದು.

ಈ ದೃಶ್ಯದಲ್ಲಿ ನಾವು ಹಲವಾರು ಜನರು ಕುಳಿತುಕೊಂಡು ಪೂಜೆಯನ್ನು ಮಾಡುತ್ತಿರುವ ದೃಶ್ಯ ಕಾಣಬಹುದು.

ಮತ್ತು ಇಲ್ಲಿ ಸಾಕಷ್ಟು ಜನರು ನಿಂತುಕೊಂಡಿರುವ ದೃಶ್ಯ ನೋಡಬಹುದು.

ಮತ್ತು ದರೋಜಿ ಡಿಯರ್ ಸೆಂಟೆನ್ಸುಸ್ ಎಂಬ ಬೋಡ ನ್ನು ಹಾಕಿದ್ದಾರೆ.

ಮತ್ತು ಇಲ್ಲಿ ಒಂದು ಡೈನಿಂಗ್ ಟೇಬಲ್ ಅನ್ನು ಕಾಣಬಹುದಾಗಿದೆ.

ಮತ್ತು ಡೈನಿಂಗ್ ಟೇಬಲ್ ಮೇಲೆ ಕೆಲವು ಸ್ಪೂನ್ ಮತ್ತು ಇಲ್ಲಿ ಮತ್ತು ಎರಡು ಗ್ಲಾಸ್ ಗಳು ಮತ್ತು ಒಂದು ವಾಟರ್ ಬಾಟಲ್ ಅನ್ನು ನೋಡಬಹುದಾಗಿ --

ಹಾಗೂ ಇಲ್ಲಿ ಇಬ್ಬರು ವ್ಯಕ್ತಿಗಳು ಚೇರ್ ಮೇಲೆ ಕುಳಿತುಕೊಂತಿರುವ ದೃಶ್ಯ ನೋಡಬಹುದಾಗಿದೆ.

ತ್ತೆ ಆಟೋ ದಲ್ಲಿ ಪ್ರಯಾಣಿಕರು ನಿಂತ್ ಮುಂದೆ ನಿಂತ್ಕೊಂಡು ಹತ್ತುತ್ತಿರುವ ದೃಶ್ಯ ಕಾಣಬಹುದಾಗಿದೆ.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

ಮತ್ತೆ ಇಲ್ಲಿ ಒಂದು ಸ್ಕ್ರೀನ್ ಟಿ_ವಿ ಯನ್ನು ನೋಡಬಹುದಾಗಿದೆ.

ಮತ್ತೆ ಇಲ್ಲೊಂದು ಸ್ವಿಚ್ ಬೋರ್ಡನ್ನು ನೋಡಬಹುದಾಗಿ --

ಮತ್ತು ಇಲ್ಲಿ ಹಲವಾರು ಬಗೆಯ ಬುಕ್ ಗಳನ್ನು ನೋಡಬಹುದು.

ಹಾಗೂ ಇಲ್ಲಿ ಅವು ಚಿಕ್ಕ ಚಿಕ್ಕ ಕಬರಿ ನಲ್ಲಿ ಇಟ್ಟಿರುವ ದೃಶ್ಯ ಕಾಣಬಹುದಾಗಿ --

ಮತ್ತು ಇಲ್ಲಿ ನಾಲ್ಕು ಜನರು ಕುಳಿತುಕೊಂಡಿರುವ ದೃಶ್ಯ ನೋಡಬಹುದು.

ಈ ದೃಶ್ಯವು ರಾತ್ರಿ ತೆಗೆದಿರುವ ದೃಶ್ಯವಾಗಿದೆ.

ಹಾಗು ಇಲ್ಲಿ ದೊಡ್ಡದಾದ ಒಂದು ಗೋದಾಮನ್ನು ಕಾಣಬಹುದು.

ಒನ್ ಹಾಗು ಇಲ್ಲಿ ಸಾಲು ಪ್ರಕಾರ ಗೆರೆಗಳನ್ನು ಹಾಕಿರುವ ದೃಶ್ಯ--

ಮತ್ತು ಇಲ್ಲಿ ಹಚ್ಚ ಹಸಿರದಂತಹ ಗಿಡ ಮರಗಳನ್ನು ನೋಡಬಹುದು.

ಹಾಗು ಒಂದು ಬಾಕಿಲು ಸಹ ಇದೆ.

ಹಾಗು ಪಕ್ಕದಲ್ಲಿ ಇನ್ನೊಂದು ಹೋರಿ ಸಹ ಇದೆ.

ಮತ್ತು ಮೇ ಒಂದು ಒಂದ್ ಮರವು ಸಹ--

ಹಾಗು ಕೆಲವಿಲ್ಲಿವು ಸುತ್ತಿಗಳು ಹ್ಯಾಮರ್ ಗಳು--

ಒಂದು ಪ್ಲಂಬಿಂಗೆ ಸಂಬಂಧ ಪಟ್ಟಂತ ಅಂಗಡಿಯನ್ನು--

ವಿಷಯದಲ್ಲಿ ನಾವು ಒಂದು ಫಿಶ್ ಮಾರ್ಕೆಟ್ ಅನ್ನು.

ಹಾಗು ಇಲ್ಲಿ ಹಲವಾರು ಜನರು ದ್ಯಾನದ ಸ್ಥಿತಿಯಲ್ಲಿ ಕುಳಿತುಕೊಂಡಿರುವ ದೃಶ್ಯ ನೋಡಬಹುದಾಗಿದೆ.

ಹಾಗು ಇಲ್ಲಿ ರೂಮಿ ನೊಳಗಡೆ ಹಲವಾರು ಬಗೆಯ ವಸ್ತುಗಳನ್ನು ನೋಡಬಹುದು.

ಈ ದೃಶ್ಯದಲ್ಲಿ ನಾವು ಒಂದು ಕಾರನ್ನು ನೋಡಬಹುದು.

ಮತ್ತು ಇಲ್ಲಿ ಒಂದು ಆಟೋ ಸಹ ನಿಂತಿದೆ ಹಾಗೂ ಇಲ್ಲಿ ದೊಡ್ಡ ದೊಡ್ಡ ಕೇಬಲ್ಸ್ ಗಳನ್ನ ನೋಡಬಹುದು.